ಹಾಗೂ ಅಲ್ಲಲ್ಲಿ ಸುಂದರವಾದ ಒಂದು ಕಲಾಕೃತಿಯ ರೀತಿಯಲ್ಲಿ ಮಾಡಿದ್ದಾರೆ. ಒಂದು ರೀತಿಯ ಒಂದು ಅಟ್ರಾಕ್ಟಿವ್ ನೇಚರ್ ಹಾಗೂ ಒಂದು ಸುಂದರ ಒಂದ--

ಎಸ್.ಎಸ್.ಆರ್. ಕಾಂಪ್ಲೆಕ್ಸ್ ಇದೆ. ಎಸ್.ಎಸ್.ಆರ್. ಕಾಂಪ್ಲೆಕ್ಸ್ನಲ್ಲಿ ಒಂದು ವಿಜಯ ಕರ್ನಾಟಕ ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹಾಗೂ ಸೆಲೆಬ್ ಸಲೂನ್ ಎಂಬ ಮೂರು --